ಮತ್ತು ಇದರ ಕೆಳಗಡೆ ಆರು ಗ್ಲಾಸ್ ಮತ್ತು ಮೇಲ್ಗಡೆ ಎರಡು ಗ್ಲಾಸ್ಇ ದಾವೆ ಇದು ಟೋಟಲ್ ಇಪ್ಪತವಂದ್ ಗ್ಲಾಸ್ ಅದಾವ .

ಇಲ್ಲಿ ಯೂನಿಯನ್ ಬ್ಯಾಂಕ್ ದು ಸಿಂಬಲ್ ಎಷ್ಟು ಚೆಂದದಿಂದ ಕೊಟ್ಟಿದಾರೆ ಮತ್ತು ಇದು ಏ.ಟಿ.ಎಂ. ನ್ಯೂ ನ್ಯೂ ಓಪನಿಂಗ್ ಆಗಿದೆ ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಪೇಷಂಟ್ ಇದರ ಚೆಕಪ್ ಮಾಡಕ್ ಕತ್ತರು ಮತ್ತು ಇಲ್ಲೇ ಒಂದು ಫೋಟೋವಿದೆ .

ಬಹಳಷ್ಟು ದೊಡ್ಡ ಬಸ್ಸು ಗಳಿರುವ ಬಸ್ಸ ಸ್ಟಾಪ್ ಇದೆ ಬೆಳಗಾವಿ ಯಲ್ಲಿ ಬಹಳಷ್ಟು ಬುಸ್ಸ್ ಗಳಿದೆ ಇಲ್ಲಿ ಗ್ರೀನ್ ಕಲರ್ ಬುಸ್ಸ್ ಗಳು ಇದೆ.

ದೆ ಮತ್ತು ಇಲ್ಲಿ ಜೇಯಸ್ ಐ ಟ್ರಸ್ಟ್ ಇನ್ ಯು ಇದು ಒಂದು ಸ್ಲೋಗನವಿದೆ ಮತ್ತು ಇಲ್ಲಿ ಬಹಳಷ್ಟು ಸುಂದರವಾದ ಪುಷ್ಪ--

''ಸಾಯಿನ್ಟ್ ಅಂಥೋನಿಸ್ ಚರ್ಚ್ ದ ಬ್ಯಾನರ್ ಇದೆ ಮತ್ತು ಇಲ್ಲಿ ಇದು ಖಾನಾಪುರ್ ರೋಡ್ ಕ್ಯಾಂಪ್ ಬೆಳಗಾವಿ ಒಳಗೆ ಇದೆ ಮತ್ತು ಇದು ಸಂಡೆಗೆ --''

ಜೀಸಸ್ ಕ್ರೈಸ್ತ ರ ಮೂರ್ತಿವಿದೆ ಎರಡು ಮೂರ್ತಿಗಳುವಿದೆ ಇಲ್ಲಿ ಮೇರಿದ ಒಂದ ಇದೆ ಆಮೇಲೆ ಇದು ಕಪಾಟ ಒಳಗೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ.

ಇದೆ ಮತ್ತು ಇದರ ಸ್ಲೋಗನ್ನು ಡಿವೈನ್ ಅಂಡ್ ಮರ್ಸಿ ಇದೆ. ಐ ಟೆಸ್ಟ್ ಯಶು ಆಲ್ ಇನ್ ಯೂ ಇದು ಒಂದು ಸ್ಲೋಗನ್ ಇದೆ.

ಇದೊಂದು ನಿಸರ್ಗದ ಚಿತ್ರವಿದೆ. ಇದರ ಮೇಲಿಂದ ಬಹಳಷ್ಟು ಸುಂದರವಾದ ದೃಶ್ಯ ಕಾಣ್ತಾಯಿದೆ.

ಎರಡು ಜನರು ಫೋಟೋ ಕ್ಲಿಕ್ ಮಾಡಕತ್ತರೆ ಬಾಜು ಒಂದು ರಸ್ತೆವಿದೆ ಇದು ಪವಿತ್ರ ಸ್ಥಾನವಿದೆ ಇದರೊಳಗೆ ಮಸ್ಯಗೊಳ ವಿದೆ.